ಈ ಮನೆಗೆ ಎರಡು ಮೂರೂ ಕಲರ್ ಗಳಿಂದ ಶೃಂಗಾರ ಮಾಡಿದ್ದಾರೆ ಮತ್ತೆ ವ ಆಹ್ಹ್ ಗಾಳಿ ಬೆಳಕು ಕೂಡ ಇದರ ಒಳಗೆ ಚೆನ್ನಾಗಿ ಇರುತ--

ಒಂದು ಪಾರ್ಕ್ ಚೆಂದ ಉಂಟು ಆಚೆಯಿಂದ ಒಂದು ಕಟ್ಟಡ ಕಾಣ್ತಿದ್ದೆ ಮರಬೆಳೆದಿದ್ದೆ ಕಲರ್ ಕಲರ್ ಕಾಣ್ತಯಿದ್ದೆ ಒಂದು ಹೆಂಗಸು ಅದಿಕ್ಕೆ ನೀರು ಹಾಕ್ತಾಯಿದ್ದರೆ ಇದ ಯಾವಾಗಲು ಅದಿಕ್ಕೆ ನೀರು ಹಾಕಿ ಪೋಶಣೆ ಮಾಡಿದ್ರೆ ಕಲರ್ ಕಲರ್ ಹೂವುಗಳೆಲ್ಲ ಬಿಡ್ತದ್ದೆ ನೋಡ್ಲಿಕ್ಕೆ ಕೂಡ ತುಂಬಾ ಚೆಂದ ಪ್ಲೇಸ್ ತುಂಬಾ ಚೆಂದ ಉಂಟು.